ಹಾಗೂ ಕೆರೆಯ ಇನ್ನೊಂದು ಬದಿಯಲ್ಲಿ ಕಂಗಿನ ಮರಗಳು ಹಾಗೂ ತೆಂಗಿನ ಮರಗಳು ಕಾಣುತ್ತಿವೆ ಕೆರೆಯಲ್ಲಿ ತಾವರೆ ಹೂವುಗಳು ಇದೆ .

ಬೈಕ್ಗಳಲ್ಲಿ ಹಾಗೂ ಸ್ಕೂಟಿಗಳಲ್ಲಿ ಕಾರ್ಗಳಲ್ಲಿ ಹೋಗುತ್ತಿದ್ದಾರೆ ಹಾಗೂ ಮಳೆಯ ವಾತಾವರಣದಂತೆ ಕಾಣುತ್ತಿದೆ.

ಸೆಂಟ್ರಲ್ ಡ್ರಗ್ ಲೈಬ್ರರಿ ಆಗಿದೆ ಹಾಗೂ ಲೈಬ್ರರಿ ಯನ್ನು ಸುಸರ್ಜಿತವಾಗಿ ಮಾಡಲಾಗಿದ್ದು ಲೈಟ್ ಗಳು ಉರಿಯುತ್ತಿದೆ ಹಾಗೂ ಅ ಇದರ ಆಫೀಸ್ ಗಳನ್ನು ಆ ಗ್ಲಾಸ್ಸ್ನಿಂದ ಮಾಡಲಾಗಿದೆ.

ಇದು ಒಂದು ಶಾಪಿಂಗ್ ಮಾಲ್ನ ರೀತಿ ಕಾಣುತ್ತಿದೆ ಹಾಗೂ ಈ ಒಬ್ಬಳ ಮಹಿಳೆಯು ನೆಲವನ್ನು ಒರಿಸುತ್ತಿರುವುದನ್ನು ನಾವು ನೋಡಬಹುದು.